ಇದರಲ್ಲಿ ಒಬ್ಬ ವ್ಯಕ್ತಿ ಮೂರ್ತಿಗಳನ್ನು ತೆಗೆದುಕೊಳ್ಳುವ ದೃಶ್ಯವನ್ನು ಕಾಣಬಹುದು ದೂರದಲ್ಲಿ ಮೂರು ನಾಲ್ಕು ಜನ ವ್ಯಕ್ತಿಗಳನ್ನು ಕಾಣಬಹುದು.

ಇದು ಒಂದು ಕಾರ್ ಗ್ಯಾರೇಜ್ ಅಂಗಡಿಯಾಗಿದೆ.

ಹಾಗೆ ಒಂದು ಕಾರ್ ನಾ ಮೆಕ್ಯಾನಿಕ್ ಮಾಡುತ್ತಿದ್ದಾರೆ ಎಂದು ಹೇಳಬಹುದು.

ಇದು ಒಂದು ಗುಡ್ಡ ಅಥವಾ ಕಾಡುಗುಡ್ಡ ಎಂದು ಹೇಳಬಹುದು.

ಇದು ಒಂದು ಮನೆಯ ಬೆಡ್ ರೂಮಿನ ಬೆಡ್ ಶೀಟ್ ಆಗಿದೆ.

ಇದು ಒಂದು ಕಲ್ಲಿನ ಕಟ್ಟಡ ದೇವಸ್ಥಾನಗಳಿದ್ದಾವೆ ಎಂದು ಹೇಳಬಹುದು.

ಆ ಗುಡ್ಡದ ಮೇಲೆ ಒಂದು ದೇವಸ್ಥಾನ ಇದೆ ಎಂದು ಹೇಳಬಹುದು.

ಇದು ಒಂದು ಕಲ್ಲಿನ ಮೂರ್ತಿಯ ದೇವಸ್ಥಾನ ಎಂದು ಹೇಳಬಹುದು.

ಇದು ಒಂದು ಟೈಯ ರಿನ ಶೋರೂಮ್ ಅಂಗಡಿಯಾಗಿದೆ.

ಇದು ಒಂದು ಮನೆಯ ದೃಶ್ಯವಾಗಿದೆ ಈ ಮನೆಯಲ್ಲಿ ನಾವು ಒಂದು ಟಿ_ವಿ ಯನ್ನು ಕಾಣಬಹುದು.

ನನಗೆ ಆ ವ್ಯಕ್ತಿ ಒಂದು ಕರ್ಚೀಪ್ ಅಥವಾ ಟವಲ್ ಅನ್ನು ಮುಂದೆ ಇಟ್ಟಿದ್ದಾನೆ ಎಂದು ಹೇಳಬಹುದು.

ಇದು ಒಂದು ಪಾರ್ಕ್ ನಲ್ಲಿ ರಿಂಗ್ ನ ವ್ಯವಸ್ಥೆಯನ್ನು ಅಳವಡಿಸಿದ್ದಾರೆ ಎಂದು ಹೇಳಬಹುದು.

ಇದು ಹೋಟೆಲ್ ನೋಡಲು ತುಂಬ ಸುಂದರವಾಗಿದ್ದು ಇಲ್ಲಿ ಟೇಬಲ್ ಗಳನ್ನು ಡಿಸೈನಿ ನಂತೆ ಅಳವಡಿಸಿದ್ದಾರೆ.

ಇದು ಒಂದು ಸಬ್ಕರ್ ಗಳ ಅಂಗಡಿಯಾಗಿದೆ ಇಲ್ಲಿ ಹಲವಾರು ರೀತಿಯಾದ ಸಬ್ಕರ್ ಗಳು ಹಾಗು ಕೊಬ್ಬರಿ ಎಣ್ಣೆಗಳು ಸಿಗುತ್ತವೆ ಎಂದು ಹೇಳಬಹುದು.

ಇದರಲ್ಲಿ ನಾಕು ರೀತಿಯಾದ ಟೇಬಲ್ ಗಳನ್ನು ಇಟ್ಟಿದಾರೆ ಎಂದು ಹೇಳಬಹುದು.

ಅದರ ಮೇಲೆ ಒಂದೊಂದು ರೀತಿಯಾದ ಗ್ಲಾಸ್ ಮತ್ತು ಅಳವಡಿಸಿದ್ದಾರೆ ಎಂದು ಹೇಳಬಹುದು.

ಇವು ಮೀನುಗಳು ಎಂದು ಹೇಳಬಹುದು ಈ ಮೀನು ನೋಡಲು ಹತ್ತಕ್ಕೂ ಹೆಚ್ಚಿದ್ದಾವೆ ಎಂದು ಹೇಳಬಹುದು.

ಇದು ಒಂದು ಸ್ವಿಮ್ಮಿಂಗ್ ಪೂಲ್ ಎಂದು ಹೇಳಬಹುದು ಇದರಲ್ಲಿ ಮಕ್ಕಳು ಅಥವಾ ದೊಡ್ಡವರು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಜು ಮಾಡುತ್ತಿರು ಮಾಡುತ್ತಿದ್ದಾರೆ ಎಂದು ಹೇಳಬಹುದು.